ಅವು ಇಲ್ಲಿ ಒಂದಿರುವ ಟವರ್ ಸೈಡಿ ನಲ್ಲಿ ಇರುವ ದೊಡ್ಡ ದೊಡ್ಡ ಕಂಬಗಳು ಅವು ಸಣ್ಣ ರೋಡ್ಗಳು ಬ-ಬಹಳ ಸುಂದರವಾಗಿದೆ.

ಸ್ಟೈಲ್ ಮಾಡಿದ್ದಾರೆ-- ಇಲ್ಲಿ ಮೂರರಿಂದ ನಾಲ್ಕು ಚೇರುಗಳಿವೆ . ಆಗು ಅಲವಾರು ಮೇಕಪ್ ವಸ್ತುಗಳು ಇಲ್ಲಿ ಇಟ್ಟಿರಲಾಗಿದೆ ಹಾಗು ಕನ್ನಡಿಯೂ ಕೂಡಾ ಇದೆ. ಇದು ನೋಡಲು ಬಹಳ ಸುಂದರವಾಗಿದೇ ಇಲ್ಲಿ ಬಂದು ಕತ್ತರಿಸುತ್ತಾರೆ